ಮತ್ತು ಇಲ್ಲಿ ಪ್ರವಾಸಿಗರ ತಾಣ ಎಂದು ತಿಳಿಯಬಹುದು.

ಮೂರು ಕೈಯನ್ನು ಅಗಲವನ್ನು ಮಾಡಿದ್ದಾರೆ ಮತ್ತವರು ಸಮವಸ್ತ್ರನು ಹಾಕಿದ್ದಾರೆ.

ಮತ್ತು ಇಲ್ಲಿ ಒಂದು ವೈರ್ ಇದೆ ಎಂದು ಹೇಳಬಹುದು ಮತ್ತು ಈ ಮೀನುಗಳು ಟೇಬಲ್ ಮೇಲೆ ಇದೆ ಎಂದು ಹೇಳಬಹುದು.

ಮತ್ತು ಇಲ್ ವಾಹನಗಳನ್ನು ಸಾಲಾಗಿ ನಿಂದ್ರಿಸಿದ್ದಾರೆ.

ಶಾಪ್ ನ ಒಳಗಡೆ ಕಾರ್ ನಿಂದ್ರಿರುವುದನ್ನು ಕಾಣಬೋದು.

ಇದೊಂದು ದೊಡ್ಡದಾದ ಕಾಂಪ್ಲೆಕ್ಸ್ ಆಗಿದೆ ಈ ಕಾಂಪ್ಲೆಕ್ಸ್ ನ ಮುಂದುಗಡೆ ವಾಹನಗಳು ನಿಂತಿರುವುದನ್ನು ಕಾಣಬಹುದು ಮತ್ತೆ ಈ ಕಾಂಪ್ಲೆಕ್ಸ್ ನೋಡಲು ಬಹಳ ಸುಂದರವಾಗಿದೆ.

ವಿನಲ್ಲಿ ನಿಮ್ಮ ಅಸ್ತಿತ್ವವಿದೆಯೆಂದು ಎಚ್ಚರಗೊಳ್ಳಿ ಎಂದು ದೊಡ್ಡದಾದ ಲೋಗೋವನ್ನು ಬೋರ್ಡನ್ನು ಬರೆದು ಹಾಕಿದ್ದಾ--

ಈ ದೃಶ್ಯ ನೋಡಲು ಬಹಳ ಸುಂದರವಾಗಿದೆ.

ಇದನ ಸುತ್ತ ಮುತ್ತಲು ಕಪಾಟು ಇಡುದನ್ನು ಕಾಣಬಹುದು.

ಇದು ಒಂದು ಹೋಟೆಲ್ ಎಂದು ಹೇಳಬಹುದು ಮತ್ತು ಈ ಹೋಟೆಲ್ ನೋಡಲು ಬಹಳ ನೀಟಾ ಗಿದೆ.

ಇಲ್ಲಿ ಏರ್ಟೆಲ್ ಅಂತ ದೊಡ್ಡದಾದ ಲೋಗೋ ವನ್ನು ಬರೆದಿದ್ದಾರೆ.

ಮುತ್ತು ಒಂದು ಕುರಿ ಫೋಟೋ ಗೆ ಪೋಸ್ ಕೊಡುತ್ತಿರುವುದನ್ನು ಕಾಣಬಹುದು.